ಮಾಝ್ ಟೆಂಟ್ ಹೌಸ್ ಬರೆಯಲಾಗದೆ ಅಂಗಡಿಯ ಹೊರಗೆ ಕೆಲವು ಮೋಟಾರ್ ಬೈಕ್ ಗಳನ್ನು ನಿಲುಗಡೆ ಮಾಡಲಾಗಿದೆ.

ಚಿತ್ರದಲ್ಲಿ ಹಲವಾರು ಮಕ್ಕಳು ಹೊಲದಲ್ಲಿ ಗಿಡಗಳನ್ನು ನೆಡುತ್ತಿದ್ದಾರೆ.

ಕಿಟಕಿ ಮತ್ತು ಕೆಲವು ಸಣ್ಣ ಉಪಕರಣಗಳನ್ನು ಹೊಂದಿರುವ--

ದೊಡ್ಡ ಪ್ರಮಾಣದ ಮೂಲ ಸೌಕರ್ಯ ಕಾರ್ಯವನ್ನು ಸೂಚಿಸುತ್ತದೆ.

ಮತ್ತು ಅದರ ಮೇಲೆ ಅವರ ನೋಂದಣಿ ಸಂಖ್ಯೆಯನ್ನು ಕೂಡ ನಮೂದಿಸಲಾಗಿದೆ.

ಟೇಬಲ್ ಮೇಲೆ ಇಡಲಾಗಿದೆ ಇವು ಎರಡು ಆಲೂ ಪರಾಟಗಳು ಇವೆ.

ಚಿತ್ರದಲ್ಲಿ ಅಲ್ಲಿ ವಿವಿಧ ರೀತಿಯ ಹಣ್ಣುಗಳನ್ನು ಪ್ರದೇಶಿಸಲಾಗಿದೆ.

ನದಿಯಲ್ಲಿ ಬಹಳಷ್ಟು ಜನರು ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ.

ಗೋಡೆ ಮೇಲೆ ಇಬ್ಬರು ವ್ಯಕ್ತಿಗಳು ಭಾವಚಿತ್ರಗಳಿವೆ.

ಈ ಮೇಲಿನಂತೆ ನಮಗೆ ಒಂದು ಕ್ಷೌರಿಕ ಅಂಗಡಿಯ ಒಳಭಾಗವನ್ನು ಕಾಣ ಬರ್ತಾ ಇ --

ಈ ಮೇಲಿನ ಚಿತ್ರವು ನಮಗೆ ಕೆನರಾ ಬ್ಯಾಂಕಿ ನ ಶಾಖೆಯನ್ನು ತೋರಿಸುತ್ತದೆ.

ಪುರಾಣಾಕ್ಕಿಲ ಎಂದು ಕರೆಯಲ್ಪಡುವ ಹಳೆಯ ಕೋಟೆಯ ಚಿತ್ರ ಇದಾಗಿರಬಹುದು.

ಪ್ರತಿಯೊಂದು ವಿಭಿನ್ನ ಬಣ್ಣದ ಟೋಪಿ ಮತ್ತು ಉಡುಪುಗಳನ್ನು ಹೊಂದಿದೆ.

ಹಿನ್ನೆಲೆಯಲ್ಲಿ ಎತ್ತರದ ಟವರ್ ಗಳು ಮತ್ತು ಸಿಲೊಗಳು ಗೊಚರಿಸುತ್ತವೆ.

ಕಟ್ಟಡ ಮೇಲೆ ಬಜಾಜ್ ಎಂದು ಬರೆಯಲ್ಪಟ್ಟಿದೆ.

ಮತ್ತು ರೋಡಿನ ಮದ್ಯದಲ್ಲಿ ಗಿಡ ಮರಗಳನ್ನು ಹಚ್ಚಲಾಗಿದೆ.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

ಮಹಾಲಕ್ಷ್ಮಿ ಲೇಡೀಸ್ ಫ್ಯಾಷನ್ ಅಂಡ್ ಜನರಲ್ ಸ್ಟೋರ್ ಎಂದು ಬರೆಯಲಾಗಿದೆ.

ಮತ್ತು ಅವರ ಬೋರ್ಡಿನ ಮೇಲೆ ಅವರ ನೊಂದಣಿ ಸಂಖ್ಯೆ ಕೂಡ ನಮೂದಿಸಲಾಗಿದೆ.

ಕೆಲವು ಜನರಲ್ ಸ್ಟೋರಿನ ಸಾಮಾನ್ ಗಳು--

ಅಲ್ಲಿ ಹಿಂದೆ ಬಂಗಾರ ಬಣ್ಣದಿಂದ ಅಲಂಕರಿಸಲಾಗಿದೆ.

ಬೋರ್ಡಿನ ಮೇಲೆ ಅವರ ನೊಂದಣಿ ಸಂಖ್ಯೆ ಕೂಡ ನಮೂದಿಸಲಾಗಿದೆ.

ಪ್ರೈಮ್ ಸೂಪರ್ ಮಾರ್ಕೆಟ್ ಎಂದು ಕನ್ನಡ ಮತ್ತು ಇಂಗ್ಲೀಷ್ ನಲ್ಲಿ ಬರೆಯಲಾಗಿದೆ.

ಪ್ರವೇಶ ದ್ವಾರದ ಬಳಿ ಕೇಸರಿ ಬಣ್ಣದ ಬಣ್ಣವನ್ನು ಹಚ್ಚಲಾಗಿದೆ.

ಹಾಗು ಎ_ಟಿ_ಎಂ ಒಳಗೆ ಹಣವನ್ನು ಹಿಂಪಡೆಯಲು ಕಾಯುತ್ತಿರುವ ಜನರನ್ನು ತೋರಿಸುತ್ತದೆ.

ಚಿತ್ರವು ಆದುನಿಕ ವಿನ್ಯಾಸ ಹೊಂದಿರುವ ಕೇಶ ವಿನ್ಯಾಸ ಸಲೂನ್ ಒಳಾಂಗಣವನ್ನು ತೋರಿಸುತ್ತದೆ.

ಇದೆ ಮತ್ತು ಇಲ್ಲಿ ಕೆಳಗೆ ಹಸಿರು ಹುಲ್ಲು ಹಾಸನ್ನು ಹಾಸ--

ಚಿತ್ರವು ವಿವಿಧ ಗ್ರಹ ಉಪಯೋಗಿ ವಸ್ತುಗಳನ್ನು ಪ್ರದರ್ಶಿಸುತ್ತದೆ.

ಗೋಡಿಗಳ ಮೇಲೆ ಫ್ಯಾನ್ ಗಳು ಮತ್ತು ಇತರ ವಸ್ತುಗಳನ್ನು ಪ್ರದೇಶಸಲಾಗಿದೆ.

ಗಿಡ ಮರಗಳನ್ನು ನಮಗೆ ಕಾಣು ಬರ್ತಾ ಇವೆ.

ಚರ್ಚಿನ ಮುಂಭಾಗದಲ್ಲಿ ಮರದ ಶಿಲುಬೆಯನ್ನು ಕಾಣಬಹುದು.

ಕಾಲೇಜಿನ ಪ್ರವೇಶ ದ್ವಾರವು ಮೆಟ್ಟಿಲುಗಳನ್ನು ಹೊಂದಿದೆ.